ಅಂಗಡಿಯಲ್ಲಿ ಕೆಂಪು ಟಾಪ್ ಮತ್ತು ಜೀನ್ಸ್ ಧರಿಸಿರುವ ಡಮ್ಮಿ ಕೂಡ--

ಅದರ ಪ್ರವೇಶ ದ್ವಾರವು ಗಾಜಿನಿಂದ ಮಾಡಲ್ಪಟ್ಟಿದೆ.

ಮತ್ತು ಜ್ಯೋತಿ ಹಾರ್ಡ್ವೇರ್ ಎಂದು ಓದುತ್ತದೆ.

ಅಂಗಡಿಯ ಹೊರಗೆ ಬಹಳಷ್ಟು ಜನರು ಕುರ್ಚಿಗಳ ಮೇಲೆ ಕುಳಿತಿದ್ದಾರೆ.

ಇದು ಒಂದು ಯಾತ್ರಾ ಸ್ಥಳ ಯಾಗಿದೆ ಎಂದು ನಾವು ಭಾವಿಸುತ್ತೇ --

ಈ ಮೇಲಿನಂತೆ ನಮಗೆ ಒಂದು ಬೋರ್ಡ್ ಅನ್ನು ಕಾಣು ಬರ್ತಾಇದೆ.

ಬೋರ್ಡಿನ ಮೇಲೆ ಅವರ ಹೆಸರು ಮತ್ತು ನೋಂದಣಿ ಸಂಖ್ಯೆ ಕೂಡ ನಮೂದಿಸಲಾಗಿದೆ.

ದು ಸಿ_ಇ_ಎ_ಟಿ ಟೈರ್ ಗಳ ಬ್ರಾಂಡ್ ಅನ್ನು ಎದ್ದು ಕಾಣುವ ಪ್ರದೇಶಿಸುತ್ತದೆ.

ದಿ ಸಿಟಿ ಕೆಫೆ ಎಂಬ ಪದವನ್ನು ಹೊಂದಿರುವ ಚಿನ್ಹೆಯನ್ನು ಹೊಂದಿರುವ ಕಟ್ಟಡ ಮುಂಭಾಗವನ್ನು ತೋರಿಸುತ್ತದೆ.

ವಧು ಕೆಂಪು ಲೆಹೆಂಗಾ ಮತ್ತು ಆಭರಣಗಳನ್ನು ಧರಿಸಿದ್ದಾಳೆ.

ಈ ಚಿತ್ರವು ವಿವಾಹದ ಸಂಭ್ರಮ ಮತ್ತು ಸಂತೋಚವನ್ನು ಪ್ರತಿನಿಧಿಸುತ್ತದೆ.

ಇದು ಮಾರುತಿ ಸುಜುಕಿ ಮಾರಾಟ ಮಳಿಗೆಯಾಗಿರಬಹುದು ಅಲ್ಲಿ ಹೊಸ ವಾಹನಗಳು ಮಾರಾಟ ಮಾಡಲಾಗುತ್ತದೆ.

ಗ್ವಾಡಿಯ ಬಣ್ಣವು ಹಳದಿ ಬಣ್ಣದ ಹಚ್ಚಲಾಗಿದೆ ಎಂದು ಕಾಣು ಬರ್ತಾ ಇದೆ.

ಇಸ್ತ್ರಿ ಮಾಡುವ ಮೇಜು ನೀಲಿ ಬಣ್ಣದಾಗಿದ್ದು--

ಬಟ್ಟೆಗಳನ್ನು ಇಸ್ತ್ರಿ ಮಾಡುವ ಸ್ಥಳದಂತೆ ಕಾಣುತ್ತದೆ.

ಟೇಬಲ್ ಮೇಲೆ ಐ_ಡಿ ಯನ್ನು ಇದೆ ಮತ್ತು ಕೆಳಗೆ ಬಿಳಿ ಬಣ್ಣದ ಟೈಲ್ಸ್ ಅನ್ನು ಹಾಕಲಾಗಿದೆ ಇಲ್ಲಿ ಒಂದು ನೀಲಿ ಬಣ್ಣದ ಬ್ಯಾಗನ್ನು ಕಾಣ್ತಾಯಿದೆ.

ಅಲ್ಲೂ ಕಪ್ಪು ಚೌಕಟ್ಟಿನ ಆಸನಗಳು ಗೋಡೆಯ ಉದ್ದಕ್ಕೆ ಜೋಡಿಸಲ್ಪಟ್ಟಿವೆ.

ಬಟ್ಟೆ ಅಂಗಡಿಯ ಬೋರ್ಡ್ ಇನ ಮೇಲೆ ಸಂಗಮೇಶ್ವರ್ ಡ್ರೆಸ್ಸೆಸ್ ಎಂದು ಬರೆಯಲಾಗಿದೆ.

ಹಾಸನ ಮತ್ತು ಹಿಂಭಾಗದ ದಿಂಬುಗಳು ಮೇಲಿನ ಹೂವಿನ ಮಾದರಿಯೇ ಉಚ್ಚಾರಣೆಗಳನ್ನು ಹೊಂದಿದೆ.

ಮೇಲಿನಂತೆ ನಮಗೆ ಎರಡು ಅಂತಾಸ್ತಿನ ಕಟ್ಟಡವನ್ನು ಕಾಣ್ತಾ ಇದೆ.

ಚಿತ್ರವು ಹಗಲಿನ ವೇಳೆಯಲ್ಲಿ ತೆಗೆದಂತೆ ಕಾಣುತ್ತದೆ.

ಅದರಲ್ಲಿ ಒಬ್ಬ ವ್ಯಕ್ತಿಯು ಕೈಯಲ್ಲಿ ಫೋನು ನೋಡ್ತಾ ಇದ್ದಾನೆ ಮತ್ತು ಇಲ್ಲಿ ಒಂದು ಕನ್ನೋಡಿ ಇದೆ.

ಮತ್ತು ನವಿಲ್ಗರಿಗಳನ್ನು ಮತ್ತು ಕವಡಿಗಳಿಂದ ಅಲಂಕರಿಸಲ್ಪಟ್ಟಿದ್ದಾರೆ.

ಈ ಚಿತ್ರವು ಮರದ ಮೇಜಿನ ಮೇಲೆ ತಿನಸುಗಳು ಮತ್ತು ಪಾನಿಯಗಳನ್ನು ಹೊಂದಿದೆ.

ಮೇಜಿನ ಮೇಲೆ ಒಂದು ತಟ್ಟಿಯಲ್ಲಿ ಕರೆದ ತಿಂಡಿಗಳು ಇನ್ನೊಂದು ತಟ್ಟಿಯಲ್ಲಿ ಕಡಲೆ ಕಾಯಿ ಮತ್ತು ಸಣ್ಣ ತಟ್ಟೆಯಲ್ಲಿ ಚಿಪ್ಸ್ ತುಂಡುಗಳು ಇವೆ.

ಇದು ಮರದ ಕೆಲಸದ ನಡೆಯುತ್ತಿರುವ ಎಂದು ಸೂಚಿಸುತ್ತದೆ.

ಹೋರಾಂಗಣ ಸೇರಿರುವ ಜನರ ಗುಂಪನ್ನು ತೋರಿಸುತ್ತದೆ.